ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಎಲ್ಲ ಜನರು ಬಂದು ತಮ್ಮ ಕೋರಿಕೆಗಳ --

ಇಲ್ಲಿ ಹೇಗೆ ಹಿಂದೂ ಧರ್ಮದವರು ದೇವಸ್ಥಾನಕ್ಕೆ ಹೋಗಿ ಹೇಳಿ ಕೊಳ್ಳುತ್ತಾರೋ ಹಾಗೆ ಎಲ್ಲ ಕ್ರಿಶ್ಚಿಯನ್ ಧರ್ಮದ ಜನರು --

ಇಲ್ಲಿ ಶೇಷು ಕ್ರಿಸ್ತನ ಶಿಲುಬೆ ಕೂಡ ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ರಸ್ತೆಯ ಬದಿಯಲ್ಲಿರುವ ಕಾರಿಡಾರ್ ನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಸುಂದರವಾದ ಗ್ರಂಥಾಲಯವನ್ನು ಕಾಣಬಹುದಾಗಿದೆ ಇದಕ್ಕೆ ಕನ್ನಡದಲ್ಲಿ ಕೂಡ ಬರೆ --

ಇದರ ಮೇಲ್ಗಡೆ ಒಂದು ಸರಸ್ವತಿ ದೇವಿಯ ಫೋಟೋ ವನ್ನು ಕೂಡ ಇರಿಸಲಾಗಿದೆ ಇದು ನೋಡೋದ --

ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಹಾಗು ಇದರ ಪೇಂಟಿಂಗ್ ಕೂಡ ತುಂಬಾ ಸುಂದರವಾಗಿ ಮಾಡಿದ್ದಾರೆ.

ಎದುರುಗಡೆ ಒಂದು ನೀರಿನ ಕಾರಂಜಿ ಕೂಡ ಒಂದು ಇಲ್ಲಿ ಇರಿಸಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಸುಂದರವಾದ ಕೆರೆಯನ್ನು ನೋಡಬಹುದಾಗಿದೆ.

ಪಕ್ಕದಲ್ಲೇ ಬಿದಿರು ಗಿಡ ಇರುವುದು ತುಂಬಾ ಸುಂದರವಾಗಿ ಕೂಡ ಕಾಣಿಸ್ತ ಇದೆ.

ನಮ್ಮ ಕಣ್ಣಿಗೆ ಕಾಣಿಸುತ್ತ ಇದೆ ಹಾಗು ಸುತ್ತಮುತ್ತಲು ಪರಿಸರ ಹಸಿರು ಪರಿಸರ ಕೂಡ.

ವೊ ಒಟ್ಟು ರೈತ ನಮ್ಮ ದೇಶದ ಆಸ್ತಿ ಎಂದು ಇಲ್ಲಿ ಗೊತ್ತಾಗ್ತಾ ಇದೆ.

ಡಬಲ್ ರೋಡ್ ಇರುವ ರೀತಿ ಕಾಣಿಸುತ್ತ ಇದೆ ಇದರ ಅಕ್ಕಪಕ್ಕದಲ್ಲಿ ತುಂಬಾ ವೆಹಿಕಲ್ ಗಳು ನಿಂತಿದಾವೆ.

ಇಲ್ಲಿ ಕೆಂಪು ಕಲರ್ ದು ಒಂದು ಗಾಡಿ ಬಿಳಿ ಕಲರ್ ಸಿಮೆಂಟ್ ಕಲರ್ ಗಾಡಿಗಳು ಕಾಣ ಬರುತ್ತಿದೆ.

ಹಾಗು ತುಂಬಾ ಅಂಗಡಿ ಮಳಿಗೆಗಳು ಇಲ್ಲಿ ನಾವು ನೋಡಬಹುದಾಗಿದೆ ಇದು ಯಾವುದೊ ಹಳೆಯ ಚಿತ್ರೀಕರಣವಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪೆಟ್ರೋಲ್ ಬಂಕ್ ನ್ನು ಗಮನಿಸಬಹುದಾಗಿದೆ.

ಇದರ ಹೆಸರು ಇಂಡಿಯನ್ ಆಯಿಲ್ ಎಂಬ ಕಟೌಟ್ ಇದೆ.

ಈ ಚಿತ್ರದಲ್ಲಿ ನಾವು ಗಮನಿಸುವ ವಿಷಯವೇನೆಂದರೆ ಯಾವುದೊ ಮದುವೇ ಸಮಾರಂಭಕ್ಕೆ ಅದ್ದೂರಿಯಾಗಿ ರೆಡಿ ಆಗಿರುವಂತಹ --

ಈ ಚಿತ್ರದಲ್ಲಿ ನಾವು ಒಂದು ಸ್ಟೇಷನರಿ ಅಂಗಡಿಯನ್ನು ಗಮನಿಸಬಹುದಾಗಿದೆ .

ಮುಕ್ತತೆಯನ್ನು ನೀಡುತ್ತಿದೆ ಹಾಗು ಈ ರಸ್ತೆಗೆ ಮಧ್ಯದಲ್ಲಿ ಬಿಳಿಯಿಂದ ಪಟ್ಟೆಅನ್ನು ಕೂಡ ಹಾಕಲಾಗಿದೆ ಇದು ಟಾರ್ ರೋಡ್ ಆಗಿದೆ .

ಶಾಂತಿಯ ಸಂಕೇತದಿಂದ ಕಾಣಿಸುತ್ತ ಇದೆ ನೋಡಲು ಒಟ್ಟು ಸುಂದರವಾಗಿ ಕಾಣಿಸುತ್ತ ಇದೆ.

ಫೋಟೋ ಹೆಚ್ಚಿನದಾಗಿ ಸಂಜೆಯ ವೇಳೆಯಲ್ಲಿ ಇಲ್ಲ ರಾತ್ರಿಯ ವೇಳೆ ತೆಗೆದರೂ ಹಾಗೆ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ನಾವು ಒಂದು ಸುಂದರವಾದ ಬಟ್ಟೆಯ ಅಂಗಡಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ.

ಹಬ್ಬ ಹರಿದಿನಗಳಲ್ಲಿ ನಾವು ಇಲ್ಲಿ ಹೋಗಿ ಹೆಚ್ಚಿನದಾದಾಗಿ ಬಟ್ಟೆಯನ್ನು ಖರೀದಿ ಮಾಡುವುದು ನಮಗೆಲ್ಲ ತಿಳಿದಿರುವಂತಹ ವಿಷಯಕರವಾಗಿದೆ.

ತೆಲುಗು ಸೂಪರ್ ಸ್ಟಾರ್ ಆದಂತಹ ಜೂನಿಯರ್ ಎನ್.ಟಿ.ಆರ್. ಫೋಟೋ ಕಾ ಕೂಡ ಕಾಣಿಸುತ್ತ ಇದೆ.

ಜನರು ಭಕ್ತಿಗಾಗಿ ಇಲ್ಲಿ ಬರುತ್ತಾರೆ ಇಲ್ಲಿ ಹೋದರೆ ಒಟ್ಟು ಮನಸಿಗೆ ನೆಮ್ಮದಿ ದೊರೆಯುತ್ತದೆ.

ವಿವಿಧ ಅಂಗಡಿಗಳಲ್ಲಿ ಇರುವ ಜನರಿಗೆ ಇಲ್ಲಿಂದ ಫಾರಂ ಕೋಳಿಗಳನ್ನು ಸಪ್ಲಯ್ ಕೂಡ ಮಾಡಲಾಗುತ್ತದೆ.

ಈ ಚಿತ್ರದಲ್ಲಿ ನಾವು ಒಂದು ಹೊಸದಾಗಿ ನಿರ್ಮಿಸಿರುವಂತಹ ಒಂದು ದೊಡ್ಡದಾದ ಮನೆಯನ್ನು ನೋಡಬಹುದು ಅದರ ಎದುರುಗಡೆ ಒಂದು.

ಇಲ್ಲಿ ಜನರು ಬಂದು ಫೋಟೋ ಗಳನ್ನೂ ತೆಗೆದು ಕೊಳ್ಳಲು ಬರುತ್ತಾರೆ.

ಐಟಂ ಗಳು ಇಲ್ಲಿ ನಾವು ದೊರೆಯುವುದು ಗಮನಿಸಬಹುದು.